ನಾವು ನಮ್ಮತ್ರ ಇರೋ ದುಡ್ಡ್ ಅಲ್ಲಿ ಜಾಸ್ತಿ ಪ್ರಾಡಕ್ಟ್ ಸ್ನ ಬಯ್ ಮಾಡಬೋದು ಬೇಕಾದ್ರೆ ಹೊಲ ಸೇಲ್ ಅಂಗಡಿಗೆ ಹೋದ್ರೆ ಅವರು ಸ್ವಲ್ಪ ಕಮ್ಮಿ ಬೆಲೆಗೆ ಕೊಡ್ತಾರೆ ರೀಟೇಲರ್ ಕ್ಕಿಂತ.

ಅದುನ್ನಾ ಏನು ನಮಗೆ ನೋಡೋದೇ ಒಂದ್ ದೊಡ್ಡ ಖುಷಿ ಯಾವತ್ತೂ ನೋಡೆಯಿರಲಿಲ್ಲಾ ಫಸ್ಟ್ ಟೈಮ್ ಹಾರ್ಮೋನಿಯಂ ಇವಗಿನ್ನ ತುಂಬಾ ಕಮ್ಮಿ ಆಗಹೊಗ್ ಬಿಟ್ಟಿದೆ ಹಾರ್ಮೋನಿಯಂಗಳು .

ಹಾಗಾಗಿ ಎಲ್ಲರು ಕ್ಲೀನ್ ಮೇಂಟೈನ್ ಮಾಡಕೊಂಡಿರೋದು ಒಳ್ಳೆದು.

ಮಾಲ್ ಎಲ್ಲಾ ಇರೊದ್ರಿಂದ ಮಾಲ್ ಗಳು ಇರೊದ್ರಿಂದ ಎಷ್ಟು ಯೂಸ್ಫುಲ್ ಅಂದ್ರೆ ಮುಂಚೆಯೆಲ್ಲಾ ನಾವೇ ವೇಟ್ ಮಾಡಿ ಎಲ್ಲಾಅವರು ಕೊಡವರಗೂ ಕಾಯಬೇಕಾಗಿತ್ತು ಮತ್ತೆ ಮಾಲ್ ಗಳೆಲ್ಲಾ ಆಹ್ ಓಪನ್ ಆಗಿ ಇಟ್ಟಿರತ್ತಾರೆ ನಮಗೆ ಯಾವ ಕ್ಕ್ವಾಂಟಿಟಿ ಯಲ್ಲಿ ನಮಗೆ ಯಾವ ತರ ಫುಡ್ ಬೇ --.

ಪ್ಲಾಸ್ಟಿಕ್ ಪೂನ್ನ ತೋಕೋಬೇಕಂಸುತ್ತೆ ಹಬ್ಬದ್ ಟೈಮ್ ಅಲ್ಲೆಲ್ಲಾ.

ಯಾರಾದ್ರೂ ಫುಲ್ ಸಣ್ಣಗಾಗೋದ್ರೆ ಅವರೇನು ಒಳ್ಳೆ ಸ್ಕೆಲಿಟನ್ ತರ ಆಗಿದೇ ಅಂತ್ತಾರೆ ಸ್ಕೆಲಿಟನ್ ತರ ಹೇಗೆ ಆಗಕ್ಕೆ ಆಗುತ್ತೆ ಆಗೋದು.

ಸ್ಕೂಲ್ಲ್ಯಾ ಅಂತೂ ಗೇಮ್ ಪಿರಿಯಡ್ ಬಂತು ಅಂದ್ರೆ ಎಲ್ಲಿಲ್ಲದ ಖುಷಿ ಅದನ್ನುಮಾಥ್ಸ್ ಟೀಚರ್ ಯಾರಾದ್ರು ಸ್ಪೆಷಲ್ ಕ್ಲಾಸ್ ಮಾಡಬಿಡತ್ತಿದ್ರು ಬಟ್ ಸಿಕ್ಕದಾಗಂತೂ ಗ್ರೌಂಡ್ಗೆ ಹೋಗಿ ಸಕ್ಕತ್ತಾಗಿ ಆಟಡ್ತಿದ್ವಿ.